ಶಿವಮೊಗ್ಗದ ಇಂಡಿಯ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಮುಂಭಾಗ ಅಹ್ ಕೆಳಗಡೆ ಅಹ್ ನೆಲಹಾಸು ಇದೆ. ಆಮೇಲೆ ಅಲ್ಲಿ ಗಾಜಿನ ಹೊದಿಕೆ ಇದೆ ಆಮೇಲೆ ಅಲ್ಲೊಂದು ಉಹ್ ಫಲಕ ಹಾಕಿದರೆ.